ಬಸ್ ಮುಖಾಂತರ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಲು ಬಹಳ ಸುಲಭ.

ಇದೊಂದು ಜಿಲ್ಲಾ ಪಂಚಾಯತ್ ಆಗಿದು ಇದು ಬೀದರ್ ಅಲ್ಲಿದ್ದು.

ಮತ್ತು ಈ ಸ್ಟೋರ್ ಅಲ್ಲಿ ನಾವು ಹಾ- ಒಳ್ಳೆಯ ರೀತಿಯ ಮ್ಮ್ - ಗಿಟಾರ್ ಗಳನ್ನೂ ಖರೀದಿ ಮಾಡಬಹುದು ಪಿಯಾನೋ ಕೂಡಾ ಖರೀದಿ ಮಾಡಬಹುದು.

ಇಲ್ಲಿ ನೋಡುತ್ತಿರುವಂತೆ ಇದು ಒಂದು ನೀರಿಂದ ತುಂಬಿದ ಒಂದು ಕೆರೆಯಾಗಿದ್ದು ಕೆರೆಯ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ.

ಇದೊಂದು ಪೈಪ್ ಅಂಗಡಿ ಆಗಿದ್ದು ಪೈಪ್ ಅಂಗಡಿಯಲ್ಲಿ ಇದು ಕಸ್ಟಮರ್ ಸರ್ವಿಸ್ ಕೂಡ ಕೊಡ್ತಾರೆ ಫೀಟಿಂಗ್ ಕೂಡ ಅವ್ರೆ ಮಾಡ್ತಾರೆ.

ಮತ್ತು ಮರಗಳನ್ನು ಕೂಡಾ ಕನಾಸ್ತಾ ಇದಾವೆ ಬಾಜು ಪಕ್ಕಾ ಪಕ್ಕದಲ್ಲಿ.

ಎಚ್- ಡಿ- ಎಫ್- ಸಿ ಬ್ಯಾಂಕ್ ಅಲ್ಲಿ ನಾವು ಹಣ ವಿತ್ ಡ್ರಾವಲ್ ಮತ್ತು ಅಕೌಂಟ್ ಓಪನಿಂಗ್ ಹಣ ಡೆಪಾಸಿಟ್ ಮಾಡಬಹುದು.

ಮತ್ತೆ ಇ-ವ್ ಬ್ರಿಡ್ಜ್ ಮೇಲಿಂದ ಗಾಡಿ ಕೂಡ ಓಡಾಡಬಹುದು ಬ್ರಿಡ್ಜ್ ಬಹಳ ಸಕ್ಕತಾಗಿರೋದು.

ಈ ಅಂಗಡಿಯಿಂದ ನಾವು ಒಳ್ಳೆಯ ಕ್ವಾಲಿಟಿ ಯ ಪ್ರಾಡಕ್ಟ್ ಗಳನ್ನು ಖರೀದಿಸಬಹುದು.

ಮತ್ತು ಅದಲ್ಲದೆ ಎಲ್ಲಾ ಸ್ವಾಮೀಜಿಗಳು ಧ್ಯಾನ ಮಾಡುತ್ತಿರೋದು ಕಂಡು ಬರುತ ಇದೆ.

ಇದು ಒಂದು ಪ್ರೈವೇಟ್ ಬಸ್ ನಿಲ್ದಾಣವನ್ನು ಕಂಡುಬರುತ್ತೇವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವಂತೆ ಕನ್ಸ್ಟ್ರಕ್ಷನ್ ಸೈಟ ಲ್ಲಿ ಒಂದು ಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಕಂಡುಬರುತ್ತಿದೆ.

ಕಾಲೇಜ್ ಹೊರಗಡೆ ನೀನು ನೀವು ನೋಡುತ್ತಿರುವಂತೆ ಪಾರ್ಕಿಂಗ್ ಬೋರ್ಡ ಕಂಡು ಬರ್ತಾ ಇದೆ ಹಲವು ಜನಾ ಬಂದಿರೋದು ಮತ್ತು ಬೈಕ್ ಗಳು ಹಲವಾರು ನಿಂತಿದ್ದೇವೆ.

ಮತ್ತು ಶೋರೂಮ್ ಎದ್ರುಗಡೆ ಪಾರ್ಕಿಂಗ್ ಕೂಡ ಕಂಡು ಬರ್ತಾಯಿದೆ ಮತ್ತು ಮೇನ್ ರೋಡ್ ಕೂಡ ಕಂಡು ಬರ್ತಯಿದೆ.

ಅ ಮದ್ವೆ ಸಮಾರಂಭದ ಅಧ್ಯಕ್ಷರು ಮಾತಾಡ್ತಾಯಿದಾರೆ ಜನರು ಕುಂತ್ಕೊಂಡಿದ್ದಾರೆ ಜನರು ಮತ್ತು --

ಇಲ್ಲಿ ನಾವು ನೋಡುತ್ತಿರುವಂತೆ ಒಂದು ಗುಫೆ ಆಗಿದ್ದು ಆ ಗುಫ ದಲ್ಲಿ ಮನಷ್ಯ ಹೋಗಲು ಪ್ರಯತ್ನ ಮಾಡುತ್ತಿದ್ದಾನೆ.

ಬಾಳೆಹಣ್ಣು ಸಂತ್ರ ಮೋಸಂಬಿ ಚೀಕು ಆಪಲ್ ಮತ್ತು ಅನಂತ ತರಹದ ಫ್ರೂಟ್ಸ್ ಗಳಾಗಿದವೆ ಇದು ಸೇವನೆಯಿಂದ ಮನುಷ್ಯನ ಹೆಲ್ತ್ ಚೆನ್ನಾಗಿರುತ್ತೆ.

ಇದೊಂದು ಅಡುಗೆಮನೆ ಕಂಡು ಬರುತ್ತೆ ಇರೋದು.